ಮತ್ತು ಎದ್ರುಗಡೆ ಒಂದು ಲೈಟ್ ಹಾಕಲಾಗಿದೆ.

ಇದು ಒಂದು ಸ್ಟೋರ್ ರೂಮ್ ಆಗಿದೆ.

ಹಾಗೂ ಗಿಡ ಮರಗಳು ಕಾಣಿಸುತ್ತಾ ಇವೆ.

ಇದು ಒಂದು ಹೋಲ್ ಸೇಲ್ ಅಥವಾ ರೆಟೈಲರ್ ಫ್ಲವರ್ ಶಾಪ್ ಆಗಿದೆ.

ಇಲ್ಲಿ ಗಾಗಲ್ಸ್ ಮತ್ತು ವಾಚ್ ಗಳನ್ನು ನೀಟಾ ಗಿ ಜೋಡಿಸಲಾಗಿದೆ.